ಇದು ಕಬ್ಬಣದಲ್ಲಿ ಫ್ಯಾನ್ ನೀನಾ ಆಕಾರದ ಮಿಷಿನ್ ಗಳನ್ನು ಮಾಡಿ ಮಾಡಿ ಇಕ್ಕಿದ್ದಾರೆ ಇದು ಬಳಸಲು--

ಇದು ಒಂದು ದೊಡ್ಡವಾದ ಜಲಾಶಯ ಇಲ್ಲಿ ಹಡಗುಗಳು ನಿಂತಿವೆ ಮತ್ತು ಜನರು ಓಡಾಡುತ್ತಿದ್ದಾರೆ ಈ ಹಡಗಿನಲ್ಲಿ ಕುಳಿತುಕೊಂಡು --

ಇಲ್ಲಿ ನಾ ನೀವು ಫಲವನ್ನು ನೋಡುತ್ತಿದ್ದೀರಾ ಈ ಫಲವನ್ನು ಸ್ಟ್ರಾಬೇರಿ ಅಂತ ಹೇಳುತ್ತಾರೆ ಇದು ತಟ್ಟೆಯಲ್ಲಿ ಕೆಂಪು ಬಣ್ಣದಲ್ಲಿ ಇದೆ ಮತ್ತು --

ಇದು ಒಂದು ದೊಡ್ಡದಾದ ಬಟ್ಟೆಯ ಅಂಗಡಿ ಇಲ್ಲಿ ಬಣ್ಣ ಬಣ್ಣಗಳಿಂದ ಮತ್ತೆ ಬೇರೆ ಬೇರೆ ಸೈಜ್ನಿಂದಾ ಬಟ್ಟೆಗಳು ಇವೆ.

ಇದು ಒಂದು ದೊಡ್ಡವಾದ ಪೆಟ್ರೋಲ್ ಬಂಕ್ ಇಲ್ಲಿ --

ಇಲ್ಲಿ ಒಂದು ದೊಡ್ಡವಾದ ಕಟ್ಟಡವಿದೆ. ಈ ಕಟ್ಟಡದ ಮುಂದೆ ಒಂದು ಬ್ಯಾನರ್ ಅನ್ನು ಹಾಕಿದ್ದಾರೆ ಅದರ ಮುಂದೆ ಜನರು ನಿಂತಿದ್ದಾರೆ.